ಮತ್ತೆ ಒಂದು ಜಂಡವನ್ನು ಗಿಡದ್ ಮೇಲೆ ಇಟ್ಟಿದ್ದಾರೆ.

ಇವ್ರೆಲ್ಲ ಅಂದು ತರಕಾರಿ ಇಲ್ಲಿ ಎಲ್ಲಾನು ನೋಡಬಹುದು ಉಳ್ಳಾಗಡ್ಡಿ ಟೊಮೇಟೊ ಮೆಣಸಿನ್ಕಾಯಿ --

ಹಾಗೆ ಇಲ್ಲಿ ಶುದ್ಧವಾಗಿ ಗಾಳಿಯನ್ನು ತಗಬಹುದು.

ಅದನ್ನ ಮೊದಲಿಗೆ ಸಿದ್ದಾರ್ಥ್ ಅಂದು ಕರೆಯುತ್ತ ಇದ್ರೂ.

ಆಹ್ಹ್ ಅದಕ್ ಇದು ಗ್ರಂಥಾಲಯ ಎಂದು ಕರೆಯುತ್ತಾರೆ.

ಇದು ನೋಡಿದರೆ ಒಂದು ಓಣಿ ನೆನಪಾಗುತ್ತೆ.

ಮತ್ತೆ ಇಲ್ಲಿ ಎಲ್ಲಾ ಗಿಡ ಬೆಳೆಸುವುದರಿಂದ ನಮಗೂ ಸ್ವಲ್ಪ ನೆಮ್ಮದಿ ಸಿಗುತ್ತದೆ.

ನೀರಲ್ಲಿ ನಾವು ಏನ್ ನೋಡ್ತೇವೆ ಅಂದ್ರೆ ಒಂದು ಪರಿಸರವನ್ನು ಕಾಣಬಹುದು.